ಇದು ಒಂದು ಹಾಸ್ಪಿಟಲ್ ಈ ಹಾಸ್ಪಿಟಲ್ ನ ಹೆಸರು ಚೈತನ್ಯ ಹಾಸ್ಪಿಟಲ್ .

ಈ ಹಾಸ್ಪಿಟಲ್ ನ ಹೆಸರು ಬ್ಲೂ ಕಲರ್ ಬೋರ್ಡ ನಲ್ಲಿ ಹಾಕಿದರೆ.

ಆಚೆ ಜನರು ಓಡಾಡಕ್ಕೆ ಫುಟ್ ಪಾತ್ ನಿರ್ಮಿಸಿದ್ದಾರೆ.

ಇದು ಒಂದು ಬ್ಯಾಂಕ್ ಈ ಬ್ಯಾಂಕ್ ನ ಹೆಸರು ಬಂಧನ್ ಬ್ಯಾಂಕ್ .

ಹಾಗೆ ಅದರ ಪಕ್ಕ ಬಂಧನ್ ಬ್ಯಾಂಕ್ ಎ_ಟಿ_ಎಂ ಇದೆ.

ಮುಂದೆ ಒಬ್ಬರು ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ಮೇಲೆ ಗಡಿಯಾರ ಇದೆ.

ಪಕ್ಕದಲ್ಲಿ ಜನಗಳು ಓಡಾಡಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ ಬ್ಲೂ ಕಲರ್ ಬ್ರಿಡ್ಜ್ .

ಹಾಗೆ ಲೈಟಿಂಗ್ಸ್ ಎಲ್ಲಾ ಬಿಟ್ಟಿದ್ದಾರೆ ಆಚೆ ಕೂಡ ಲೈಟಿಂಗ್ಸ್ ಇವೆ.

ಈ ಬುಕ್ ಪ್ಯಾಲೆಸ್ ನ ಒಳಗಡೆ ತರ ತರವಾದ ಬುಕ್ಕುಗಳು ಸಿಗ್ತಾವೆ.

ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಹಾಗೆ ಸುತ್ತ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ.

ಹಾಗೆ ಅವರ ಹಿಂದೆ ಪ್ಲಗ್ ಪಾಯಿಂಟ್ ಇದೆ ಹಾಗೆ ಪಕ್ಕದಲ್ಲಿ ಸ್ಟ್ಯಾಂಡ್ ಕೂಡ ನಿಕ್ಕಿದ್ದಾರೆ.

ಪಕ್ಕದಲ್ಲಿ ರೈಲ್ ಕಂಬಿಗಳು ಅದರ ಪಕ್ಕ ಗೂಡ್ಸ್ ಗಾಡಿಗಳು ನಿಂತಿವೆ.

ಹಾಗೆ ಅಲ್ಲಿ ಸುಮಾರು ಮುರರಿಂದ ನಾಲ್ಕ ಮಂದಿ ಕೂತಿದ್ದಾರೆ ಚೇರ್ ಮೇಲೆ--

ಇದು ಒಂದು ಸಿಟಿ ಇಲ್ಲಿ ಜನರು ತುಂಬಾ ಓಡಾಡುತ್ತಿದ್ದಾರೆ.

ಮತ್ತು ಕಂಬಿಗೆ ರಾಖಿಗಳ್ನ ತಗಲಾಕಿದ್ದಾರೆ ಹಾಗೆ ದಾರವನ್ನ ಕಟ್ಟಿ ಅಲ್ಲಿ ರಾಖಿಗಳ್ನ ಕಟ್ಟಿದ್ದಾರೆ.

ಹಾಗೆ ಕಾಚೆಕಡೆ ಕೋಕೋ ಕೋಲೋ ಟ್ರೇ ನ ಇಕ್ಕಿದಾರೆ.

ಹಾಗೆ ಒಬ್ರು ಗಾಡಿ ಓಡುಸ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡ್ ಹೋಗ್ತಿದ್ದಾರೆ.

ಹಾಗೆ ಒಬ್ರು ಲೇಡಿ ಫೋನ್ ಅಲ್ಲಿ ಮಾತಾಡುತ್ತಿದ್ದಾರೆ ನಡ್ಕೊಂಡು.

ಹಾಗೆ ಮುಂದುಗಡೆ ಒಂದು ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿ ಅದರ ಮುಂದೆ ಒಂದು ಆಕ್ಟಿವ ಗಾಡಿ ನಿಂತಿದೆ.

ಆಚೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನಿಂತಿದ್ದಾರೆ.

ಹಾಗೆ ಮುಂದೆ ಪ್ರೈಸ್ ಗಳ್ನ ಇಕ್ಕಿದರೆ.

ಅವರ ಹಿಂದೆ ವೈಟ್ ಸ್ಕ್ರೀನ್ ಹಾಕಿದ್ದಾರೆ.

ಈಕಡೆ ಟೇಬಲ್ ಮೇಲೆ ಮೊಟ್ಟೆಗಳನ್ನ ಇಕ್ಕಿದಾರೆ.

ಹಾಗೆ ರ್ರ್ಯಾಕಗಳಲ್ಲಿ ಬಾಳೆಹಣ್ಣು ಬದನೆಕಾಯಿ ಹೂಕೋಸು ಈ ಕಡೆ ಕ್ಯಾರೆಟು ತೆಂಗಿನಕಾಯಿ ಹಾಗೆ ಪ್ಯಾಕೆಟ್ ಗಳನ್ನ ಇಟ್ಟಿದ್ದಾರೆ.

ಹಾಗೆ ಬುದ್ಧ ತಪಸ್ ಮಾಡುತ್ತಾರ ಕೆತ್ನೆ ಮಾಡಿದ್ದಾರೆ.

ಹಾಗೆ ಪಕ್ಕದಲ್ಲಿ ಒಂದು ಇಂಡಿಯನ್ ಗೆರೆಜ್ ಅಂತ ನೇಮ್ಬೋರ್ಡ್ ಇದೆ.

ಮುಂದೆ ಒಬ್ಬರು ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದಾರೆ.

ಒಳಗಡೆ ಒಂದು ದೊಡ್ಡ ಮರ ಹಾಗೆ ಎರಡು ಮೂರು ತೆಂಗಿನ ಮರಗಳು ಬೆಳ್ಕೊಂಡಿವೆ.

ಇಲ್ಲಿ ಮಕ್ಕಳು ಆಟಾಡ್ಲಿಕ್ಕೆ ಜಾರಬಂಡಿ ಪಕ್ಕದಲ್ಲಿ ಉಯ್ಯಾಲೆ ಹಾಗೆ ಬ್ರಿಡ್ಜ್ ನ ಇಟ್ಟಿದ್ದಾರೆ. ಹಾಗ್--

ಹಾಗೆ ಪಕ್ಕ ಪಕ್ಕದಲ್ಲಿ ಎರಡು ಬಿಲ್ಡಿಂಗ್ ಗಳ ಕಟ್ಟಿದಾರೆ.

ಇದು ಮಸೀದಿ ಮಸೀದಿಗೆ ಗ್ರೀನ್ ಕಲರ್ ಮತ್ತೆ ವೈಟ್ ಪೈಂಟ್ ಹೊಡ್ದಿದಾರೆ.

ಹಾಗೆ ಗ್ರಿಲ್ಸ್ ಗೆ ಮತ್ತು ಗೇಟ್ ಗೆ ಬ್ಲೂ ಪೇಂಟ್ ನ ಹೊಡ್ದಿದಾರೆ.

ಇದು ಕೆಲಸ ಮಾಡುವ ಜಾಗ ಇಲ್ಲಿ ಎಂಟು ಜನ ಕೆಲಸ ಮಾಡ್ತಿದ್ದಾರೆ.

ಇದು ಪಾರ್ಕ್ ಪಾರ್ಕ್ ಒಳಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದಾರೆ.

ಹಾಗೆ ಪಾರ್ಕ್ ನೆಲಕ್ಕೆ ರೆಡ್ ಕಲರ್ ಮತ್ತು ಯಲ್ಲೋ ಕಲರ್ ಪೇಂಟ್ ಹೊಡದಿದಾರೆ.

ಇದು ಬಸ್ ಸ್ಟಾಪ್ ಈ ಬಸ್ ಸ್ಟಾಪ್ ನ ಹೆಸರು ಜಯನಗರ್ ಥರ್ಡ್ ಬ್ಲಾಕ್ .

ಎರಡು ಕಡೆ ಎಲ್_ಇ_ಡಿ ಬೋರ್ಡ್ ಅಲ್ ಹಾಕಿದ್ದಾರೆ.

ಹಾಗೆ ಕೆಳ್ಗಡೆ ಒಂದು ಕೋಕಾ ಕೋಲಾ ಫ್ರಿಡ್ಜ್ ಇದೆ.

ಮುಂದೆ ಸುಮಾರ್ ಜನ ನಡ್ಕೊಂಡ್ ಬರ್ತಿದ್ದಾರೆ.